ಈಗಿನ ಕಾಲದಲ್ಲಿ ಎಲ್ಲರು ಏನಾದರು ಸ್ಪೆಷಲ್ ಡೇಸ್ ಬಂದ್ರೆ ಸಾಕು ಬಲೂನ್ ನಿಂದ--

ಕಂಪ್ಯೂಟೇಟಿವ್ ಬುಕ್ಸ್ ಇಲ್ಲ ಅಂದ್ರೆ ಸ್ಟಡಿ ಪರ್ಪಸ್ ಚಿಕ್ಕ್ ಮಕ್ಕಳಿಗೆರೋ ಬುಕ್ಸ್ ಸ್ಟೋರಿ ಬುಕ್ಸ್ ಯಾವ ಬುಕ್ಸ್ ಬೇಕು ಅಂದ್ರೆ ನಾವು ಬುಕ್ ಸ್ಟಾಲ್ ನಲ್ಲೆ ತಗೊಂಬೊ ತಗೋಂಬೇಕು ಪೆನ್ಸಿಲ್ ಪೆನ್ಸ್ .

ಫ್ಯಾಂಕ್ಷನ್ ಅರೇಂಜ್ಮೆಂಟ್ಸ್ ಎಲ್ಲ ಬಹಳ ಖರ್ಜು ಅದ್ದೂರಿಯಾಗಿ ಮಾಡ್ತಾರೆ ಕೆಲ ಒಬ್ಬರು.

ಇನ್ನು ಗವರ್ನಮೆಂಟ್ ಅಫೀಶಿಯಲ್ ಜಾಬ್ ಆದ್ರೂ ಆಗ್ಲಿ ಕಂಪ್ಯೂಟರ್ ಬರ್ಲೇಬೇಕು ಎಲ್ಲರಿಗೆ.

ಗರ್ಲ್ಸ್ ಬಾಯ್ಸ್ ಎಲ್ಲರು ಡಿಫರೆಂಟ್ ಡಿಫರೆಂಟ್ ಸ್ಟೈಲ್ ಅಲ್ಲಿ ಇಷ್ಟ ಪಡ್ಡಕತ್ತರ ಹೇರ್ ಸ್ಟೈಲ್ ನ ಯಾರು ನಾರ್ಮಲ್ ಹೇರ್ ಸ್ಟೈಲ್ ನ ಇಷ್ಟ ಪಡ್ತಿಲ್ಲ.